ಪ್ಲೇ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆದ್ರೂ ಆಡ್ಬಹುದು ವಾಲಿಬಾಲ್ ಆಡ್ಬಹುದು ಫ್ಫುಟ್ಬಾಲ್ ಆಡಬಹುದ್--

ದೇವಸ್ಥಾನ ಕೊಡಚಾದ್ರಿ ಬೆಟ್ಟ ಎಲ್ಲ ಬೆಟ್ಟಗಳು ಕುಂದಾದ್ರಿ ಬೆಟ್ಟ ಎಲ್ಲ ಬೆಟ್ಟಗಳು ತುಂಬಾ ಚೆನ್ನಾಗಿ ಇರುವಂಥ ಬೆಟ್ಟಗಳು ಶಿವಮೊಗ್ಗದಲ್ಲಿ ನೋಡುವಂಥ ಒಂದು ತಾಣ--

ಒಳ್ಳೆ ಚರ್ಚ್ ಅಂದ್ರೆ ಶಿವಮೊಗ್ಗದಲ್ಲಿ ನೋಡುವಂಥ ಚರ್ಚ್ ಅನುಕೂಲವಾಗಿರುವುದು ಎಲ್ಲ ಅಂದ್ರೆ ಕ್ರಿಸ್ತ್ಮಸ್ ಅಂತಂದ್ರೆ ತುಂಬಾ ಚೆಂದ ಮಾಡುವಂಥ ಚರ್ಚ್ ಅನುಕೂಲವಾಗಿದೆ ಚರ್ಚ್ .

ಎಲ್ಲ ಒಳ್ಳೊಳ್ಳೆ ಅಂಗಡಿಗಳು ಎಲ್ಲಾ ತರದ ಹಣ್ಣುಗಳು ಸಿಗುತ್ತವೆ. ಹೊರಗಡೆ ಇಂದ ಬರುವಂಥ ಹಣ್ಣುಗಳು ಸೇಬು ಎಲ್ಲಾ ತರದ ಹಣ್ಣುಗಳು ಸಿಗುವಂಥ ಜಾಗ.